ನೋಡಿ ಬಸ್ಸಿನ ಹಿಂದೆ ಬಸ್ಸುಗಳನ್ನು ಕಾಣಬಹುದು ಆಮೇಲೆ ಲೈಟ್ಸ್ ಗಳನ್ನೂ ಕಾಣಬಹುದು ಇದು ಒಂದು ಹೊಸ ಬಸ್ ಸ್ಟಾಂಡ್ ಆಗಿದೆ. ನೋಡಲು ತುಂಬಾ ಚೆನ್ನಾಗಿ ಕಾಣುತ್ತಿದೆ ಫ್ರೆಂಡ್ಸ್ .

ಮುಂದು ಒಬ್ಬ ವ್ಯಕ್ತಿಯು ರೆಡ್ ಕಾಲ ಬ್ಯಾಗ ನ್ನು ಹಾಕ್ಕೊಂಡು ನೋಡ್ತಿದಾನೆ ನೋಡಲು ಎಷ್ಟು ಸುಂದರವಾಗಿ ಕಾಣ್ತಿದೆ ಇದು ಮುಂದುಗಡೆ ಒಂದು ಕಾರು ಕುಳಿತಿದೆ ಆಕಾರ ನ ಮೇಲೆ ಏನು ಹಚ್ಚಿದ್ದಾರೆ.

ಇದು ಬಂದೂ ಕಾವೇರಿ ಬೇಕರಿ ಆಂಡ್ ಸ್ವೀಟ್ಸ್ . ಇದೂ ಹೊಸ್ದಾಗಿ ಓಪನ್ ಆಗಿದೆ.

ಇದು ಒಂದು ಓಲ್ಡ್ ಓವನ್ ಬೇಕರಿ ಆಗಿದೆ. ಈ ಬೇಕರಿಯ ಮುಂದುಗಡೆ ಒಂದ್ ಡಸ್ಟ್ಬಿನ್ ಇದೆ. ಆ ಡಸ್ಟ್ಬಿನ್ ಮುಂದುಗಡೆ ಒಂದು ಸ್ಕೂಟಿ ಕೂಡ ಇದೆ ಹಾಗು ಆ ಸೈಡ್ ಒಂದು --

ಕೆಳಗಡೆ ಕೂಡ ಅದೇ ಕಲರ್ ಕೇಕುಗಳನ್ನು ನಾವು ನೋಡಬಹುದಾಗಿದೆ ಮದ್ಯದಲ್ಲಿ ಚಿಕ್ಕ ಚಿಕ್ಕ ಕೇಕೆಗಳನ್ನು ನಾಡಬಹುದಾಗಿದೆ.

ಒಂದು ಮನೆಯನ್ನು ಕೂಡ ನಾವು ಈ ಗ್ರೌಂಡಿನ ಪಕ್ಕದಲ್ಲಿ ನೋಡಬಹುದಾಗಿದೆ ನೊಡಲು ಎಷ್ಟು ಸುಂದರವಾಗಿ ಕಾಣುತ್ತಿದೆ ಎಂದು ತಿಳಿಯಲಾಗಿದೆ.